ಮನೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಫ್ರೆಂಡ್ ಕಲರ್ ಕಾಂಬಿನೇಶನ್ ಎಕ್ಸ್ಲ್ಲೆಂಟ್ ಆಗಿದೆ ತುಂಬ ಮನೆ ಮುಂದೆ ಜಾಗ ಕೂಡಿದೆ ಎಂದು ಕಂಡು ತುಂಬಾ ಚೆನ್ನಾಗಿದೆ. ಫ್ರೆಂಡ್ ಮನೆ ಮಾತ್ರ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಯಾರಿಗ್ ತಾನೇ ಇಷ್ಟ ಆಗಲ್ಲ ಅಂತ ಮನೆಗಳ್ ಇದ್ರೆ --

ಫಾಸ್ಟ್ ಫುಡ್ ಅಂಗಡಿ ಇದೆ. ಎಷ್ಟು ಯಾರಿಗೆ ತಾನೇ ಇಷ್ಟವಿಲ್ಲ ಫಾಸ್ಟ್ ಫುಡ್ ಅಂದ್ರೆ ಇವಿನಿಂಗ್ ಟೈಮಲ್ಲಿ ಅಲ್ಲಿ ಎಲ್ಲಾರು ಇಷ್ಟ ಪಟ್ಟು ಫ್ರೆಂಡ್ಸ್ ಜೊತೆ ಹೋಗಿ ಸರ್ಕಲ್ ಅಲ್ಲಿ ತಿನ್ನಬೋದು ಫ್ರೆಂಡ್ಸ್ .